ಹಾಗೆ ಇದ್ರಲ್ಲಿ ಏನೋ ಬರ್ದಿದ್ದರೆ. ಅದು ಏನ್ ಬರ್ದಿದೆ ಅಂತ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಹಿಂದಿಯಲ್ಲಿ ಬರ್ದ ಹಾಗೆ ಇದೆ. ಇದ್ರ ಮಳೆಗಾಲ ಕಾಲದಲ್ಲಿ ಬರ್ದಾನ್ಗ್ ಇದೆ.

ಇದೆ ಬಿಳಿ ಕಲರ್ ಕಾಣಿಸ್ತಿದೆ ಇದರ ಆ ಕಡೆ ಎಲ್ಲ ಕೆಂಪ್ ಕೆಂಪು ಕಾಣಿಸ್ತಿದೆ ಬೆಂಕಿ ಏನೋ --

ಈ ಹೂವು ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ಸುತ್ತೆ ಇಲಿ ನೋಡ್ತಾ ಇರಾಕ್ ಎಷ್ಟು ಸಕತ್ ಆಗಿದೆ ಇದುನ್ನ ದೇವ್ರ್ ಪೂಜೆಗಳಿಗೆ ಹಾಕ್ತಾರೆ ಗಾಡಿ ಪೂಜೆಗ್ ಹಾಕ್ತಾರೆ ಅಲ್ ಒಂದು --

ಇನ್ಮೇಲೆ ತುಂಬಾ ದೊಡ್ಡ ಕಟ್ಟಡ ಇದೆ ಅಲ್ಲಿ ಹೋಟೆಲ್ ಅನ್ಸುತ್ತೆ -

ಎಲ್ಲರೂ ಒಂದೇ ತರದ್ ಯುನಿಫಾರ್ಮ್ ಹಾಕಿದ್ದಾರೆ ಮುಂದ್ಗಡೆ ಬೇರೆ ಬೇರೆ ಡ್ರೆಸ್ ಹಾಕ್ಸ್ತಾ ಇದ್ದಾರೆ.

ಹಾಗೆ ಇದ್ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಪ್ರಾಣಾಯಾಮ ಮಾಡಬೇಕು.

ಈ ಬುಕ್ ಗಳು ತುಂಬಾ ಚೆನ್ನಾಗಿ ಇದೆ ಇದ್ರಲ್ಲಿ ಈ ಹೂ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ--

ಇದು ಶುಂಠಿ ಗದ್ದೆ ಚಿತ್ರ ಶುಂಠಿ ಗದ್ದೆ ಹಾಕಿ ತುಂಬಾ ಏರಿ ಏರಿ ಮಾಡಿ ಹಾಕಿದ್ದಾರೆ ಆ ಕಡೆ ಪೈಪ್ ಲೈನ್ ಇಂದ ಎಳ್ಕೊಂಡಿದ್ದಾರೆ ಇದು ಹಸಿರಿನಿಂದ ಕೂಡಿದೆ.

ಈ ಶುಂಠಿ ನಮ್ಗೆಲ್ಲಾ ಮೊಸರನ್ನ ಮಾಡಕ್ ಬರತ್ತೆ. ತುಂಬಾ ಅಡಿಗೆ ಎಲ್ಲ ಮಾಡಕ್ ಸಿಗತ್ತೆ .

ಗಿರಿ ಆಸೆ ಅಂತ ಹೆಸರು ಬರ್ದಿದೆ ಪುಷ್ಪ ಗಿರಿ ಅಂತ ಹೆಸರು ಬರ್ದಿದೆ.

ಇದು ದೊಡ್ಡು ಅಂಗಡಿ ಈ ಕಡೆ ಗಾಡಿಗಳೆಲ್ಲ ನಿಂತಿದೆ ತುಂಬಾ ಜನ ಇದ್ದಾರೆ.

ಆ ಫೇಸ್ ವಾಶ್ ಇದೆ ಹಾಗೆ ಇಲ್ಲಿ ತುಂಬಾ ರೀತಿ ವಸ್ತುಗಳು ಇದೆ .

ಒಂದ್ ಹೆಲ್ಮೆಟ್ ಸಹಿತ ಇಟ್ಟಿದ್ದಾರೆ ಈ ಕಡೆ ತೂಕ ತಕ್ಕಾಡಿ ಇದೆ ಸೋಪು --

ಇದು ಒಂದು ವಿಮಾನದ ಚಿತ್ರ. ಇಲ್ಲಿ ವಿಮಾನ ಹೋಗ್ತಾ ಇದೆ. ಇದು ತುಂಬಾ ದೊಡ್ಡ ವಿಮಾನ.

ಇದು ತುಂಬಾ ತುಂಬಾ ಬೇರೆ ಬೇರೆ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ. ಇಲ್ಲಿ ಹುಡುಗರು ಹುಡುಗಿಯರು ಅಂತ ಭೇದ ಭಾವ ಮಾಡ್ತಾ ಇಲ್ಲ. ಕೆಳಗೆ ಕೆಳಗೆ ನೆಲ ಇದೆ.

ಇಲ್ಲಿ ಒಂದು ವಿಶಾಲವಾದ ರಸ್ತೆ ಇದೆ ಆ ಕಡೆ ಈ ಕಡೆ ತೆಂಗಿನ ತೋಟ ಅಡಿಕೆ ತೋಟ ಇದೆ ಮದ್ಯ ಒಂದು ಬೈಕ್ ನಿಲ್ಸಿ ಫೋಟೋ ತೆಗೆದಿದ್ದಾರೆ.